ಹಾಗಾಗಿ ಅದೇ ಮತ್ತೆ contact chat ಯೆಲ್ಲ ಎಲ್ಲಿ ಅದು college days ಅಲ್ಲೆ ಆಯ್ತು ಈಗ ಎಲ್ಲ ಮಾಡ್ತಾರೆ ಎಲ್ಲ.

ಮತ್ತೆ college ಕಡೆ ಹೋಗಿದ್ರಾ ಮತ್ತೆ.

ಇಲ್ಲ mark card ತರ್ಲಿಕ್ಕೆ ಅಂತ ಹೋಗಿದ್ದೆ ಅಷ್ಟೇ ಮತ್ತೆ ಹೋಗ್ಲಿಲ್ಲ ನೀವ್ ಹೋಗಿದ್ರಾ.

ಹಾ ನಾನ್ಸ actually ಅದೇ markscard ಮತ್ತೆ convocation ದ್ದು ಇದೆಕ್ಕೆಲ್ಲ ಹೋಗಿದ್ವಿ.

ನಮ್ದು college ದು ಅದುಸ change ಆಗ್ತದೆ ಅಂತ ಹೇಳಿದ್ರು .

ಹಾ ಹಾಗಾಗಿ ಅದೇ apply ಮಾಡಿ last time principal ಗೆ ಸಿಕ್ಕಿ ಬಂದಿದ್ವಿ.

Principal ಅದೇ ಹೇಳಿದ್ರು ಎಂತಾದ್ರೂ changes ಆದ್ರೆ notice ಹಾಕಿರ್ತೇವೆ ಇಲ್ಲೇ ಅಂತ ಹೇಳಿದಾರೆ.

ಹಾ ಹಾಗೆ ನೀವ್ ಎಲ್ಲಿ job ಮಾಡುದು.

ನಾವು actually ಇಲ್ಲೇ ಕಾರ್ಕಳ ಹತ್ರ.

ಹೌದೌದು up and down .

ಹ್ಮ್ ಸುಮಾರ್ ಜನಕ್ಕೆ ಮದುವೆ ಆಯ್ತಾ ಅಂತಲ್ಲ ನಮ್ದು batch ನವರಿಗೆ.

ಹಾ ಹೌದು .

ಆದ್ರೆ college life ಅದ್ ಇನ್ ಪುನಾ ಸಿಗಲ್ಲ ಅಲ್ಲ ಅದೇ ಬೇಜಾರ್ memories photos ಅದೆಲ್ಲ ನೋಡಿದ್ರೆ ಪುನಾ ಹೋಗ್ಬೇಕು ಅನಿಸ್ತದೆ.

ಅದ್ರಲ್ಲೇ enjoyment ಮಾಡಿದ್ದೆ ಬಂತು ಮತ್ತೆ life ಲ್ಲಿ ಕೇಳುದ್ ಬೇಡ.

ಹ್ಮ್‌ ಅದೇ ಆಗೆಲ್ಲ teachers ಹೇಳ್ತಾ ಇದ್ರಲ್ಲ college ಬಿಟ್ಟು ಹೋದ್ಮೇಲೆ ನಿಮಗೆ ಗೊತ್ತಗುದು ಅಂತ ಹಾಗೆ ಆಯ್ತ.

ಅದೇ ಅದೇ ಅದೇ ಅದೇ ಹ್ಮ್‌ ಹ್ಮ್‌ okay okay ದೀಕ್ಷಾ ಹಾಗಾದ್ರೆ ಸಿಗುವ next ನೋಡುವ.

ಹಬ್ಬ, ಹಬ್ಬ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಹಬ್ಬ ಅಂದ್ರೆ ಎಲ್ಲರು ಆಚರಿಸ್ತಾರೆ ಯಾಕೆ ಇದೆ ನಾವು ಹಿಂದೂ, ಮುಸ್ಲಿಂ ಅಥವಾ ಕ್ರೈಸ್ತ ಅನ್ನುವ ಯಾವುದೇ ಭೇದ ಭಾವ ಇಲ್ಲ. ನಾನು ಸಣ್ದಿರ್ಬೇಕಾದ್ರೆ ಕಲ್~ ಕಲ್ತಿದ್ದು ಒಂದು ಕ್ರೈಸ್ತ school ಅಲ್ಲಿ ಆದ್ರೂ ಅಲ್ಲಿ ಸಹ ನಮಗೆ ಅಹ್ ನಮ್ಮ ಅಹ್ ಮುಖ್ಯವಾದ ಹಬ್ಬ ಯಾವುದು ಅಂತ ಹೇಳಿದ್ರೆ ದೀಪಾವಳಿ. ದೀಪಾವಳಿಯನ್ನು ಆಚರಿಸ್ತಿದ್ವಿ ನಾವು ಆ school ಆ ಶಾಲೆಯಲ್ಲೂ so ನಮಗೆ ಹಿಂದೂ ಧರ್ಮದಲ್ಲಿ first ಗೆ ಬರುವ ಹಬ್ಬ ಅಂದ್ರೆ ಯುಗಾದಿ. ಯು~ ನಮಗೆ ಹೊಸ ವರ್ಷ ಯ~ . ಯುಗಾದಿಂದಲೇ ಪ್ರಾರಂಭವಾಗ್ತಾದೆ ಬಿಟ್ರೆ ನಮ್ಗೆ ಯಾವಾಗ್ಲು January ಒಂದಕ್ಕೆ ಅದು ಕ್ರಿಸ್ಥರಿಗೆ ಆ ಕ್ರೈಸ್ತರಿಗೆ ಮೊದಲನೇ ಹಬ್ಬ ಆಗಿರ್ತದೆ.

ನಮ್ಮಲ್ಲಿ ಮೊದಲ ಹಿಂದುಗಳಿಗೆ ಮೊದಲನೇ ಹಬ್ಬ ಅಂದ್ರೆ ಯುಗಾದಿ. ಯುಗಾದಿ ಅಂದರೆ ನಾವು ಎಲ್ಲ ಎಲ್ಲಾರು ಏನು ಮಾಡ್ತಿವಿ ಒಂದಾ ದೇವಸ್ಥಾನಕ್ಕೆ ಹೋಗ್ತಿವಿ. ಹೊಸ ಬಟ್ಟೆ ಧರಿಸ್ತಿವಿ ಅಹ್ ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ. ಅದರ ನಂತ್ರ ಬರುದಂದ್ರೆ ನಮಗೆ ಗಣೇಶ ಚತುರ್ಥಿ. ಈ ಗಣೇಶ ಚತುರ್ಥಿಯಲ್ಲಿ ನಮಗೆ ತುಂಬಾ ಇಷ್ಟವಾಗುದಂದ್ರೆ ಗಣೇಶನಿಗೆ ಮುಖ್ಯವಾಗಿ ಇಷ್ಟ ಏನಂದರೆ ಮೋದಕ. ಮೋದಕ ಆಗ್ಲಿ ಅಥವಾ ಪಂಚಕಜ್ಜಾಯ ಆಗ್ಲಿ ಈ ಸಣ್ದಿರ್ಬೇಕಾದ್ರೆ ಅಂತು ನಾವು ಕೇಳೋದೇ ಬೇಡ. ಗಣೇಶ ಚತುರ್ಥಿ ಅಂದ್ರೆ ಒಂದು ಗಣೇಶನನ್ನು ನೋಡುದೆ ಒಂದು. ಖುಷಿ ಗಣೇಶನನ್ನು ನೋಡುದು ಬಿಡಿ ಅದಕ್ಕಿಂತ ಊಟ ಸಿಕ್ಥದಲ್ಲ ಅದ್ರ ಊಟದಲ್ಲೂ ನಮ್ಗೆ ಮೋದಕ ಸಿಕ್ತದೆ ಅಂತ ಒಂದು. ಖುಷಿನೇ ಬೇರೆ ಆ ಆ ಒಂದು ಕಾರಣಕ್ಕೆ ನಾವು ಸಣ್ಣದಿದ್ದಾಗ ಆಚರಿಸ್ತಿದ್ವಿ. ಅದ್ರ ಮುಖ್ಯ ಕಾರಣ ಏನಂಥ ನಮ್ಗೆ ಅದು ದೊಡ್ಡದಾಗ್ತಾ ಆಗ್ತಾ ಗೊತಾಗ್ತದೆ. ಅದ್ರ ನಂತರ ಬರುವ ಹಬ್ಬ ಏನಂದ್ರೆ ನಮ್ಗೆ ನವರಾತ್ರಿ ಅಂದರೆ ಒಂಬತ್ತು ಅಹ್ ದೇವಿಗಳನ್ನುಆರಾಧಿಸುತ್ತೇವೆ ಆ time ಅಲ್ಲಿ. ಅಹ್ ಒಂಬತ್ತು ದೇವಿಗಳ ಆ ಹಬ್ಬನು ಆ ನವರಾತ್ರಿನು ನಮ್ಗೆ ಒಳ್ಳೆ ಹಬ್ಬನೆ ಹಿಂದುಗಳಲ್ಲಿ.

ಇದನ ನಂತ್ರ ಬರುದು ನಮ್ಗೆ ಈ ದೀಪಾವಳಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಬಿಡಿ. ಈ ಯುಗಾದಿ ನಂತ್ರ ತುಂಬ ಸಡಗರದಿಂದ ಆಚರಿಸುದಂದ್ರೆ ದೀಪಾವಳಿ. ನಾವು ದೀಪಾವಳಿ ಅನ್ಧ ಕೂಡ್ಲೆ ನಮ್ಗೆ ಎಲ್ರಿಗೂ ಮಂಡೆಗೆ ಬರುದಂದ್ರೆ ಅಹ್ ಪಟಾಕಿ ಹೋ ದೀಪಾವಳಿ ಬಂತು ಪಟಾಕಿ ಬಿಡೋದು ಅಷ್ಟೆ. ಸಣ್ಣ age ಅಲ್ಲಿ ನಮ್ಗೆ ಅಷ್ಟೆ ಗೊತ್ತಿತ್ತು ಬಿಟ್ರೆ ಬೇರೆ ಎಂಥದು ಗೊತ್ತಿರ್ಲಿಲ್ಲ . ಆಮೇಲ್ ನಾವು ಏನೆಲ್ಲಾ ಮಾಡ್ತಿದ್ವಿ. ಅಂದ್ರೆ ಸ್ನಾನ ಮಾಡ್ತಿದ್ವಿ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡ್ತಿದ್ವಿ ಆಮೇಲೆ ಹೊಸ ಹೊಸ ಬಟ್ಟೆ ಧರಿಸ್ತಿದ್ವಿ ವರ್ಷಕ್ಕೆ ಒಂದೇ ಸರ್ತಿ ಬಟ್ಟೆ ನಮ್ಗೆ.

ಆ ಕಾಲದಲ್ಲಿ ಸಣ್ದಿರ್ಬೇಕಾದ್ರೆ ಆಗ ಒಂದು ಬಟ್ಟೆ ಒಂದು ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು. ಮನೆಯಲ್ಲಿ ಒಳ್ಳೆ ರೀತಿಲಿ ಊಟ ಮಾಡಿ ಎಲ್ರು ಒಟ್ಟಿಗೆ ಸೇರಿ ಊಟ ಮಾಡಿ ಪಟಾಕಿ ಎಲ್ಲ ಬಿಡುದಂದ್ರೆನೆ ಒಂಥರಾ ಖುಷಿ. ಆ ಒಂದು ಖುಷಿ ಅಹ್. ಅದರ ನಂತರದ ಹಬ್ಬ ಅಂತ ಬರುದಂದ್ರೆ ನಮ್ಗೆ ಅಂದ್ರೆ Christmas . ನಾನು ಒಂದು ಕ್ರೈಸ್ತ. ಅಹ್ ಶಾಲೆಯಲ್ಲಿ ಕಲ್ತ ಕಾರಣ ನಂಗೆ ಅದು ಒಂದು ಹಬ್ಬ ಆಗಿತ್ತು. ಅಂದ್ರೆ ಆ time ಅಲ್ಲಿ ನಮ್ಗೆ. ಏನೆಲ್ಲಾ ಅಂದ್ರೆ ನಮಿಗ್ cake ಕೊಡ್ತಾ ಇದ್ರೂ. Cake ಜೊತೆ puffs ಕೊಡ್ತಾ ಇದ್ರೂ ಹೋ ನಮ್ಗೆ ಅಹ್. ನಮ್~ ಹಿಂದೂ ಅಥವಾ ಕ್ರೈಸ್ತ ಅಂತ ಭೇದ ಭಾವನೆ ಇರ್ಲಿಲ್ಲ ಆ ಶಾಲೆಯಲ್ಲಿ. ನಾವು ಅಹ್ ಅವರ ಹಬ್ಬವನ್ನು ಒಳ್ಳೆ ರೀತಿಯಲ್ಲಿ. Cake ಎಲ್ಲ cut ಮಾಡಿ ಒಳ್ಳೆ ರೀತಿಯಲ್ಲಿ ಆಚರಿಸ್ತಿದ್ವಿ. so ನಮ್ಗೆ. ಅದು ಒಂದು ಹಬ್ಬ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಆಮೇಲ್ ಗೊತಾಯ್ತು ಹೋ ಅದಕ್ಕೆ ಹಿಂದೂಗಳ ಹಬ್ಬ ಅಲ್ಲ ಅದು Christians ಅವರಿಗೆ ಮಾತ್ರ ಅಂತ. ಹೀಗೆ ನಾನಾ ರೀತಿಯ ಹಬ್ಬ ಬರ್ತದೆ ವರ್ಷ ಇಡೀ ಹಬ್ಬದಿಂದ. ತುಂಬಿ ತುಳುಕ್ತದೆ. but ಈ ಕೊರೋನ time ಇಂದಾಗಿ ನಮ್ಗೆ ಯಾವ ಹಬ್ಬನು ಆಚರಿಸ್ಲಿಕ್ ಆಗ್ಲಿಲ್ಲ.

ಈಗ ನಮ್ಗೆ ಅದೇ ಇದೇ ತಿಂಗಳಲ್ಲಿ ಯುಗಾದಿ ಕಾರಣದಿಂದಾಗಿ ನಾವು ಯುಗಾದಿಗೊಸ್ಕರ ಅಹ್ .

ಯುಗಾದಿಗೊಸ್ಕರ ತುಂಬ wait ಮಾಡ್ತಿದ್ದೇವೆ ಯಾಕೆಂದ್ರೆ ನಮ್ಗೆ ಹೊಸವರ್ಷ ಅಲ್ಲಿಂದ.

Hello ನಾನ್ ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ಹಾ ನಾನ್ಸ ಚೆನ್ನಾಗಿದ್ದೇನೆ, ವಿಶೇಷ ಏನಾದ್ರು ಉಂಟಾ? ವಿಶೇಷ ಹೇಳ್ಬೇಕು ನೀವ್.

ಹಾ, ಮತ್ತೆ ಏನಾದ್ರು trip ಹೋಗುವ planning ಏನಾದ್ರು ಉಂಟಾ, ನಿಮ್ದು? ಹಾ trip ಹೋಗ್ಬೇಕು, ಯಾವಾಗ ಅಂತ ಗೊತ್ತಿಲ್ಲ ಈಗಾ ನನ್ಗೆ time ಬೇಕಲ್ಲ ಆಗ ಅದೆ, free ಮಾಡ್ಕೊಂಡು ಹೋಗ್ಬೇಕಂತ ಇದ್ದೇವೆ. ನೀವ್ ಹೋಗಿದ್ದೀರಾ recent ಆಗಿ ಎಲ್ಲಾದ್ರೂ? ಹಾ, recent ಆಗಿ ಹೋಗಿದ್ವಿ ಮೊನ್ನೆ ಒಂದ್ಸಲ ಅಲ್ಲಿ ಕಡಿಯನ್ನ ಮೌಳಿಗೆ .

ಹಾ ಅಲ್ಲಿ ಹಾ ಎಂಟ್ನೂರ್ kilometer ಹತ್ಲಿಕ್ಕೆ ಮತ್ತೆ ಇಳೀಲಿಕ್ಕೆ ಕೆಳಗೆ.

ನಾವು ಸು, ನಾವು ಸುಸ್ತಾಗಿ ಹೋಗಿದೆ ಕೆಳಗೆ ಇಳಿವಾಗ . Third most height ಅದು.

ಅದು ಮಡಿಕೇರಿ, ಕುಶಾಲ್ ನಗರದಿಂದ ಒಂದ್~ ಒಂದು ಸ್ವಲ್ಪ ಒಳಗೆ ಹೋಗ್ಬೇಕು. ಹ್ಮ್, ನನ್ಗು trucking ಅಲ್ಲಿ ಜಾಸ್ತಿ interest ಇದೆ actually , ನಾನ್ family ಜೊತೆ ಮತ್ತೆ friends ಜೊತೆ plan ಮಾಡಿದ್ದೇವೆ.

Like ಇಲ್ಲಿಗೆ ಕುಮಾರ ಪರ್ವತಾ ಹೋಗ್ಬೇಕು ಅಂತ ಇದ್ದೇವೆ, family ಜೊತೆ ಒಮ್ಮೆ.

ಕುಮಾರ ಪರ್ವತಾನಾ, ಚಂದ ಉಂಟು ಅದು. friend ಒಬ್ರು ಇವತ್ತ್ ಹೊರಟ್ರು ಅಲ್ಲಿಗೆ.

ಹ ಹೌದು. ಹ.

ನಿಮ್ಗೆ ಬೇರೆ ಯಾವದಾದ್ರು places ಗೊತ್ತಿದೆಯಾ, trucking ಗಿಗೆ ಚೆನ್ನಾಗಿರೋದು. ಹ, ಇಲ್ಲೇ ಅಂದ್ರೆ ಬಿದ್ಕಲ್ಪುರ ಹೋಗ್ಬೋದು.

ಮತ್ತೆ ಅದು, ರಾಣೀ~ ರಾಣಿಪುರಂ ಹೋಗ್ಬೋದು.

ಹ ಮತ್ತೆ, ಹಾಗೆ ಬೇರೆ places ಬಂಡಾಜೆ ಹೋಗ್ಬೋದು.

ಬಂಡಾಜೆ .

ಮತ್ತೆ, ಬೇರೆ ಏನಾದ್ರು ಒಂದು recent ಆಗಿ ಹೋದದ್ದು ಎಲ್ಲಾದ್ರೂ ಉಂಟಾ? ಅದೆ family ಜೊತೆ ಒಮ್ಮೆ ಹೋಗಿದ್ದೇವೆ ಈಗ recent ಆಗಿ ಅಂದ್ರೆ ಮುರುಡೇಶ್ವರಾ side .

ಅಂದ್ರೆ ನಾವು ಹೀಗೆ ದೇವಸ್ಥಾನಕ್ಕೆ ಅಂತ್ಲೇ ಹೊರಟದ್ದು.

ಅದು ಹೆಚ್ಚಾಗಿ ಈಗ ಅಲ್ಲಿಗೆ ಅದೆ, tourist ಯೇ ಜಾಸ್ತಿ ಬರ್ತರಲ್ಲ, ಪ್ರವಾಸಿಗರೇ ಜಾಸ್ತಿ ಬರ್ತರಲ್ವ.

Beach ಅಲ್ಲಿ beach ಇದೆ ಮತ್ತೆ, ಚೆನ್ನಾಗಿದೆ ಅದು place .

ಇದು ಚಿಕ್ ಮಂಗಳೂರ್ ಎಲ್ಲ place ಇದೆ ಒಳ್ಳೇದು. ಹೌದು. ಹಾ ದೇವರ ಮನೆ ಹೋಗಿದ್ದೆ.

ಕಳ್ದ ವರ್ಷ ಹೋದದ್ದು, ಈ ವರ್ಷ ಅಲ್ಲ ಅದು ಕೂಡ ಮನೆ ಅವ್ರ ಜೊತೆ ಹೋಗಿರೋದು, ಅಣ್ಣಂದ್ರು ಎಲ್ಲ ಇದ್ರು. ಹ fami~ family ಅಲ್ಲಿಯ?

ಹ ಹ ಹ, ನಾವ್ ಜಾಸ್ತಿ ಹೀಗೆ friends ಜೊತೆ ತೀರ್ಗ್ಲಿಕ್ಕೆ ಹೋಗ್ತಾ ಇದ್ವಿ.

ಹಾಗೆ.

ಇದೆ ಈಗ ನಿನ್ನೆ ಹೋಗಿ ಬಂದದ್ದು ಒಂದು ಹೋಗಿದ್ವಿ, ಹಾ ಹೋಗಿ ಬಂದದ್ದಷ್ಟೇ ಬೇರೆ plan ಅಷ್ಟ್ ಆಗ್ಲಿಲ್ಲ ನೋಡ್ಬೇಕು .

ಆಯ್ತು ಸರಿ ನಂದು ಸ್ವಲ್ಪ ಕೆಲ್ಸ . ಹ ಸರಿ ಆಗ್ಬೋದು, okay ಇನ್ನೊಮ್ಮೆ ಮಾತಾಡುವ.

ಅದೇ exam ಉಂಟಲ್ಲ ನಾಳ್ದಿಂದ ಹಾಗೆ.